ಈ ಚಿತ್ರದಲ್ಲಿ ಒಂದು ಸಮಾರಂಭದ ಚಿತ್ರ ಒಂದು ಮಕ್ಕಳ ಒಂದು ಕಾರ್ಯಕ್ರಮ ನಡೆಯೋದು ಫ್ಯಾಮಿಲಿಯ ಸಮಾರಂಭ.

ಈ ಚಿತ್ರದಲ್ಲಿ ಒಂದು ದಾರಿ ಇದೆ ಬಸ್ಸು ಹೋಗುತ್ತಾ ಇದೆ ಒಬ್ಬ ಮಾನವ ಹೋಗ್ತಾ ಇದ್ದಾನೆ ಮನೆಗಳಿವೆ.

ಈ ಚಿತ್ರದಲ್ಲಿ ಕಾಣುತ್ತಿರುವ ಏನಂದ್ರೆ ಹುಬ್ಬಳ್ಳಿ ಧಾರ್ವಾಡ ಮಹಾನಗರ ಪಾಲಿಕೆ ಒಲಿಯ ಕಚೇರಿ ನಂಬರ್ ಎರಡು ಏಳು ಈ ಕಾಟಡಾ ಕಾಣಿಸುತ್ತಿದೆ.

ಮರವ ತೆಂಗಿನ ಮರಾವ್ ಕಾಳಿ ರೋಡ್ ಮನೆ ಪಕ್ಕದಲ್ಲಿ ಅಪಾರ್ಟ್ಮೆಂಟ್ಸ್ ಮರ ಕಾನಿಸ್ತಾ ಇದೆ.

ಕಲ್ಲಿನ ಒಂದು ಗೋಡೆ ಬಾಗಿಲು ಅದ್ರ ಮುಂದೆ ಒಬ್ಬ ಒಳ್ಳೆ ನಿಂತು ಅಹ್ ಫೋಟೋ ತೆಗೆಸಿಕೊಳ್ಳೋಕೆ ನಿಂತಿದ್ದಾಳೆ.

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಪಾರ್ಕ್ ನ ಒಂದು ದೃಶ್ಯ ಮರಗಳು ವಿಧವಿಧವಾದ ಮರಗಳನ್ನು ಬೆಳೆಸಿದ್ದಾರೆ ಅಹ್ --

ಎಂಟರ್ ಆಂಡ್ ಆಫೀಸ್ ಕಲ್ಲಿನ ಎರಡು ಡೋರ್ ಓಪನ್ ಇದೆ ಹೊರಗಡೆದು ಏನೊ ಒಂದು ಈ ರೀತಿ ಚಿತ್ರ ಹಾಕಿದಾರೆ.

ಇದು ಒಂದು ಶಾಲೇ ಅಥವಾ ಕಾಲೇಜಿನ ಕಟ್ಟಡ ಸುತ್ತ ಕಟ್ಟಡವಿದೆ ಮಧ್ಯ ಒಂದು ಉದ್ಯಾನವನ ಹಸಿರು ಹಾಸಿಗೆ --

ನೋಡಲು ನೀಟ್ ಆಗಿ ಇದೆ ದೊಡ್ಡ ಕಟ್ಟಡ ರೂಮ್ಗಳು ಕೊಠಡಿಗಳು ಎಲ್ಲ ಕಾಣಿಸುತ್ತಿದೆ .

ಇದು ಸಾ-ಒಂದು ಎಲೆಕ್ಟ್ರಿಕಲ್ ನ ಮಷೀನ್ ಗಳ ಒಂದು ಚಿತ್ರ.